ಕಿಚಿಡಿ ಎಂಬತ್ತು ರೂಪಾಯಿ ಅಂದ್ರೆ ಎಲ್ಲಿ ಕೊಡ್ಬೇಕು ಏನ್ ಸುದ್ದಿ ಇವ್ ನಾಕ್ ಕುಡೆದಾಗ ಯೆಸ್ಟ್ ಆತುದ ಅನ್ನಾವ್ನ ಮುನ್ನೂರ್ ಎಪ್ಪತ್ ರೂಪಾಯಿ ಆಗ್ತಾದ ಒಂದ್ ದಾರುನೆ ಬರ್ತದ .

ನಮ ಮನ್ಯಾಗ ಲಗ್ನ ಮಾಡ್ತಿನಿ ಅನ್ಲಾತಾರೊ ಜಲ್ದಿನೆ.